ಜನ ಎಲ್ಲ ಹೋಗ್ತಾ ಇದಾರೆ ಒಳಗಡಿಕೆ ಲೈಟ್ಸ್ ಗಳು ಆನ್ ಆಗಿದೆ ಕತ್ಲೇ ಆಗಿದೆ ಸುತ್ತಲೂ.

ಏನ್ ಏನೋ ಬರದಿದ್ದರೆ ಬ್ಯಾನರಗಳಲ್ಲಿ .

ಮತ್ತೆ ಕಿಟಕಿಗಳ್ ಐತೆ ಗ್ಲಾಸ್ ಐತೆ ಮಿರರ್ ಐತೆ.

ಇಲ್ಲಿ ಕೇರಳ ಹೋಟೆಲ್ ವೆಜ್ ಅಂಡ್ ನೋನ್ ವೆಜ್ ಬೋರ್ಡ್ ಇದೆ ಕೆಳಗಡೆ ಬಾಕ್ಲಿದೆ ಕಿಟಕಿ ಇದೆ ಪಕ್ಕದಲ್ಲಿ ಏನೋ --

ಇಲ್ಲಿ ಒಂದು ಬೋಲ್ಡ್ ಇದೆ ಅದೇನೋ ಹಿಂದೀಲಿ ಬರ್ದಿದೆ ಅದ್ರು ಕೆಳಗಡೆ --

ಆಕಾಶ ಐತೇ ಆಕಡೆ ಖಾಲಿ ಫೀಲ್ಡ್ ಐತೇ.

ಇಲ್ಲಿ ಹೋಟೆಲ್ ಗೇಟ್ ವೇ ಕರ್ನಾಟಕ ಅಂತ ಇಂಗ್ಲೀಶ್ ಅಲ್ಲಿ ಮತ್ತೆ ಕನ್ನಡಲ್ಲಿ ಬೋರ್ಡ್ ಐತೆ ಕೆಳಗಡೆ ಮೆಟ್ಟಲಿದೆ ಪಾರ್ಕಿಂಗ್ ಅಂತ ಬೋರ್ಡ್ ಐತೆ ಗ್ಲಾಸ್ ಐತೆ ಲೈಟ್ ಆನ್ ಆಗಿದೆ ಮತ್ತೆ ಸ್ಕ್ರೀನ್ ಇದೆ ಕಿಟಕಿ ಇದೆ ಇಬ್ರು ನಿಂತಿದಾರೆ.